ಇದು ಒಂದು ಚಿತ್ರದಲ್ಲಿ ಎರಡು ಅಂತಸ್ತಿನ ಅಂಗಡಿ ಇದೆ ಶ್ರೀ ಶಾರದಾ ಸ್ಟೋರ್ ಎಂಬ ಇದರ ಬೋರ್ಡ್ . ಇದ್ ಕಿರಾಣಿ ಅಂಗಡಿಯಾಗಿದೆ. ಮೂರೂ ಮಂದಿ ವ್ಯಕ್ತಿಗಳು ಇಲ್ಲಿ--

ಈ ಚಿತ್ರದಲ್ಲಿ ಡಾಕ್ಟರ್ ನೊಬ್ಬ ರೋಗಿಗಳಿಗೆ ಚೀಟಿಯನ್ನು ಬರೆಯುತಿದ್ದಾನೆ. ಒಬ್ಬ ವ್ಯಕ್ತಿ ಸುಮ್ನೆ ಚೇರ್ ಮೇಲೆ ಕುಂತಿದ್ದಾನೆ ಮೂರೂ ಮಂದಿ ವ್ಯಕ್ತಿ ಚೀಟಿಯನ್ನು ಹಿಡಿದಿದ್ದಾರೆ.

ಈ ಬೈಕ್ ಇನಲ್ಲಿ ಒಂದು ಹೆಲ್ಮಟ್ ಇದೆ ಮತ್ತು ಇದರ ಒಳಗೆ ಒಬ್ಬ ಹೆಣ್ಣು ಮಗಳು ನಿಂತಿದ್ದಾರೆ ಮತ್ತು ಒಬ್ಬ ಗಂಡು ವ್ಯಕ್ತಿಗಳನು ನಿಂತಿದ್ದಾನೆ.

ಈ ಚಿತ್ರ ಶ್ರೀ ಜಯಲಕ್ಷ್ಮಿ ಶ್ರೀನಿವಾಸ ಕಲ್ಯಾಣ ಮಂಟಪವಾಗಿದೆ ಇದು ಸುಂದರವಾಗಿದೆ ಇದರ ಎದುರಿಗೆ ಗಣೇಶನ ಮೂರ್ತಿ ಇದೆ ಮತ್ತೆ ಅಕ್ಕ ಪಕ್ಕ ಎರಡು ಕಂಬಗಳಿವೆ.

ಇದು ಒಂದು ಸುಂದರವಾಗ ಟೆಂಪಲ್ ಆಗಿದೆ ನಾಲ್ಕು ಕಂಬಗಳನ್ನು ಹೊಂದಿವೆ ಮತ್ತು ಅಕ್ಕ ಪಕ್ಕ ಗೋಪುರದಂತ ಮಹಡಿಗಳನ್ನು ಹೊಂದಿವೆ.